ತುಂಬ ನೋಡಲಿಕ್ಕೆ ಕಣ್ಣಿಗೆ ತುಂಬಾ ಅಂದವಾಗಿದೆ ನನಗೆ ಈ ತರ ಪಾರ್ಕ್ ಮನೆ ಅಂತಂದ್ರೆ ತುಂಬಾ ಇಷ್ಟ ಈ ತರ ಮನೆಗಳಲ್ಲಿ ವಾಸವಾಗಬೇಕು ಅಂದ್ರೆ.

ಇದೊಂದು ಕೇಕು ಕಾರ್ನರ್ ಕೇಕು ಪ್ರತಿಯೊಬ್ಬ ಮನುಷ್ಯ ಬರ್ತ್ಡೇ ಮಾಡಿ ಕೊಳ್ಳಬೇಕಾದ್ರೆ ಕೇಕು ಇಲ್ಲದೆ ಅವರ ಬರ್ತ್ಡೇ ಸಂಪೂರ್ಣ ಆಗೋದಿಲ್ಲ ಈ ಹುಡುಗರಂತೂ.

ಕೇಕು ತಂದು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಎಲ್ಲಿ ಬೇಕಾದ್ರುರಸ್ತೆಗೆಲ್ಲಾ ಎತ್ಕೊಂಡು ಕೇಕು ಕಟ್ ಮಾಡೋದು ಬರ್ತ್ಡೇ ಮಾಡಿ ಕೊಳ್ಳೋದು ಅದು ಒಂದು ಮನುಷ್ಯನ ಸಹಜ ಫ್ಯಾಷನ್ ಆಗಿಬಿಟ್ಟಿದೆ.